ಇದು ಡೆಕೋರೇಷನ್ ಡೆಕೋರೇಷನ್ಸ್ ಇದಕ್ಕೆ ಅಂತಾನೆ ಬುಕ್ ಆ ತುಂಬಾ ಸ್ಟಾ ಸ್ಟಾಪ್ ಗಳಿರ್ತಾವೆ ಆ ಸ್ಟಾಪ್ ಗಳಿಗೆ ಹೋಗ್ಬಿಟ್ಟು ನಾವು.--

ಜಾಸ್ತಿ ಇದಕ್ಕೆ ಆ ಹೋಗ್ಬಿಟ್ಟು ತಗೋಳೋ ಯಾರೂನೂ ಪರ್ಚೆಸ್ ಮಾಡೋದಿಕ್ಕೆ ಇಷ್ಟ ಪಡಲ್ಲ ಬಟ್ ಏನೋ ಶೋಕಿಗೆ ಹೋಗ್ತಾರೆ.

ಇದು ಮದುವೆ ಸ್ಟೇಜ್ ಇಲ್ಲಿ ಲಕ್ಷ್ಮಿ ಮತ್ತೆ ನಾರಾಯಣಸ್ವಾಮಿ ಇದ್ದಾರೆ ಇದು ರಿಸೆಪ್ಶನ್ ಹಾಲ್ ಆಗಿರುತ್ತೆ ಯಾರಾದ್ರೂ.

ಹಾ ಅಲ್ಲೇ ಜೋಡಿಸಿರ್ತಾರೆ ಯಾವ್ಯಾವ ಸಬ್ಜೆಕ್ಟ್ ಅಂತ ನಮ್ಮ್ ಕಾಲೇಜ್ ಲ್ಲು ಇದೆ ತರ ಜೋಡಿಸಿದ್ದಾರೆ ನಮ್ಮೂರಲ್ಲೂ ಲೈಬ್ರರಿ ಇದೆ ಅಲ್ಲೇ ನೀಟ್ ಆಗಿ ಜೋಡಿಸಿದ್ದಾರೆ ಅಲ್ಲಿ ಹೋಗ್ಬಿಟ್ಟು ನಾವು ನೀಟ್ ಆಗಿ ಪೀಸ್ ಫುಲ್ ಆಗಿರುತ್ತೆ ಓದ್ಕೊಬೋದು ಮತ್ತೆ ಏನಾದರೂ ಪರ್ಮಿಷನ್ ಬೇಕು ಅಂದ್ರೆ ಬರ್ಕೋಬೊದು ಕಾಂಪಿಟಿಟಿವ್ ಎಕ್ಸಾಮ್ ಗಳಿಗೆ ಓದ್ಕೊಬೋದು ಅದಕ್ಕೆಲ್ಲ ತುಂಬಾ ಯುಸ್ಫುಲ್ ಆಗಿರುತ್ತೆ ಲೈಬ್ರರಿ ಮತ್ತೆ ರೀಡಿಂಗ್ ಹಾಲ್ .--

ಇದು ಗಗನಚುಕ್ಕಿನೋ ಭರಚುಕ್ಕಿನೋ ಇರಬಹುದು ಇದಕ್ ಜಾಸ್ತಿ ಮಳೆ ಬಂದಾಗ ಇಲ್ಲಿ ತುಂಬಾ ಚೆನ್ನಾಗಿ ನೀರು ಹರಿಯುತ್ತೆ ಎಲ್ಲಾ--